ಇಲ್ಲೊಂದು ಆಟದ ಮೈದಾನ ನೋಡ್ತೀವಿ ಇಲ್ಲಿ ಸಣ್ ಮಕ್ಕಳ್ಳೆಲ್ಲಾ ಖುಷಿಯಿಂದ ಆಟ ಆಡಕತ್ತರ ಅವ್ರ ಜೊತೆ ಹಿರಿಯರು ಸೇರಿ ಅಹ್ ಅವ್ರ ಜೋತಿನ ಆಟ ಆಡಕತ್ತರ ಎಲ್ಲಾರು ಖುಷಿಯಿಂದ ಇರೋಂದು ಚಿತ್ರಾನ್ ಕಾಣ್ಬಹುದು ಇಲ್ಲೀ ಅಡ್ಡಾಡೋದ್ರಿಂದ ನಮ್ಮ ಆರೋಗ್ಯ ಚಲೋ ಇರತ್ತತಿ ಎಲ್ಲಾರ್ಗೂ ಖುಷಿ ಸಿಕ್ತತ್.

ಈ ಚಿತ್ರದಾಗ್ ನಾವು ಮೀನಿನ ಮಾರುಕಟ್ಟೆ ನೋಡಬಹುದು. ಅಹ್ ಮೀನಿನ ಮಾರುಕಟ್ಟೆ ಒಳಗ್ ಭಾಳ್ ತರದ್ ಮೀನ್ ಇಟ್ಟಾರ್ ಮೀನ್ ಹಿಡಿಯಕಂತ್ ಹೇಳಿ ಮೀನುಗಾರರು ಸಮುದ್ರದ ನಡು ಬೆಳಗ್ಗೆ ಎದ್ದು ಹೋಗಿ ಅಹ್ ಜಾಲಿ ಹಾಕ್ತಾರಾ. ಆಮೇಲ್ ಅದ್ ಸ್ವಲ್ಪ ಹೊತ್ತ ಆದಮೇಲೆ ಮೀನ್ ಹಿಡ್ಕೊಂಡ್ ತೊಗೊಂಡ್ ಬರ್ತಾರಾ.

ಈ ಚಿತ್ರ ನೋಡಿದ್ರ ಇಲ್ಲಿ ಭಾಳ್ ಗಿಡ ಮರಗುಳ್ ಅದಾವಾ. ಇಲ್ಲೊಂದ್ ತೋಟನು ಐತಿ. ಅಹ್ ಈ ತೋಟದಗ್ ಭಾಳಷ್ಟ್ ಗಿಡಗಳ್ ಅದಾವಾ. ಇಲ್ಲಿ ಹೋಗೋದ್ರಿಂದ ಮನುಷ್ಯರ ಆರೋಗ್ಯ ಚಲೋ ಆಗ್ತತ್ತಿ ಆಮ್ಲಜನಕ ಸೇವನೆ ಹೆಚ್ಚಾಗತ್ತತಿ. ಮತ್ತ್ ಇಲ್ಲಿ ಬಂದ್ರ ಕೊಡಗಿನ್ ನೆನಪಾತೈತಿ ಯಾಕಂದ್ರ ಅಲ್ಲೂ ಇಂತವ ಗಿಡಗಳು ಇರತ್ವ್.

ಹೊಸತ್ತಾಗಿ ನಿರ್ಮಾಣ ಆಗಿರುವ ಜಿಮ್ ನೋಡಿ ಆನಂದ ಪಡತ್ತಿದ್ದರೆ ಇಲ್ಲಿ ಬಂದ ಜನ ಕಸರತ್ತ ಮಾಡತ್ತರೆ ದಿನ.

ಈ ಚಿತ್ರದಲ್ಲಿ ನಾವು ಒಂದು ಉದ್ದಕ್ಕೆ ಹೋಗುವ ರಸ್ತೆ ನೋಡಬಹುದು ಆ ರಸ್ತೆ ಸುತ್ತಲು ಗಿಡ ಮರಗುಳ ಅದವ್ ಒಂದ್ ಕಡೆ ಪುರಾ --

ದೇವರ್ಗೆ ಭಕ್ತಿ ನಾವು ತೋರಿಸ್ಬೇಕು ಆದ್ರೆ ಅದ್ ಅತಿ ಪರಿನು ಆಗಬಾರದು. ನಮ್ಮ ಮನಸ್ಸಲ್ಲಿ ಭಕ್ತಿ ಇದ್ರೆ ಸಾಕು ಅದು ಹೊರ್ಗ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಾ. ನಾವು ಹೂವಿಂದ ಮತ್ತು ಬಟ್ಟೆಯಿಂದ ದೇವ್ರ್--

ಇದು ಒಂದು ಪುಸ್ತಕದ ಅಂಗಡಿ ಐತಿ. ಇಲ್ಲಿ ದೇವ್ರನ್ ಇಟ್ಟ ಪೂಜೆ ಮಾಡಕತ್ತರ್. ನಾವು ಯಾವದೇ ಒಂದ್ ಕೆಲಸ ಆರಂಭ ಮಾಡಬೇಕಾದ್ರೆ ಅಹ್ ದೇವ್ರಿಗೆ ಪೂಜೆ ಮಾಡಿನೇ ಚಾಲು ಮಾಡತ್ತಿವಿ. ಯಾಕಂದ್ರ ಅದ್ರಿಂದ ನಮ್ಮ ಎಲ್ಲಾ ಕೆಲಸ ಚಲೋ ಆಗ್ತವು ಅಹ್ ಈ ಅಂಗಡಿಯಲ್ಲಿ ಹಲವಾರ ತರದ ಪುಸ್ತಕಗಳನ್ನಾ ನೋಡಬಹುದ್.